ಹಾ ಚನ್ನಾಗಿದೆನೆ, ಮತ್ತೆ ಈಗಾ ? ಆ ಈಗ ರಜೆಯಲ್ಲಾ ರಜೆ ಈಗಾ.

ಹೌದು, ಹಾ ರಜೆಯಲ್ಲಿ ಹಾ ಎಲ್ಲಾದ್ರು ಹೋಗಬೇಕಂತ ನಾನ್ ಯೋಜನೆ ಮಾಡ್ತಾ ಇದೇನೆ.

ಹಾ ನಾವ್ ಮೊನ್ನೆ ಕಾಪು ಸಮುದ್ರ ಉಂಟಲ್ಲಾ ಸಂಜೆ ಕಾಪು ಸಮುದ್ರದಲ್ಲಿ ಇದ್ದೆ ನಾನು.

ಹಾ ಹೌದಾ ಏನೆಲ್ಲಾ ಮಾಡಿದ್ದಾರೆ?

ಈಗ ಎಲ್ಲಾ ಹಾ ಸಮುದ್ರ ಅಂದ್ರೆ ಎಲ್ಲಾ clean ಉಂಟು ಈಗಾ, ಮತ್ತೆ ಇದು ಎನ್ಹೇಳ್ತಿವಿ ಅಲ್ಲಿ food ಎಲ್ಲಾ ಒಳ್ಳೆ ಸಿಕ್ತಾ ಉಂಟು ಈಗಾ.

ಹಾಗೆ parking ಎಲ್ಲ ಒಳ್ಳೆ ವ್ಯವಸ್ಥೆ ಉಂಟು car ಹಿಡ್ಕೊಂಡು ಹೋಗಬಹುದು ತೊಂದ್ರೆ ಇಲ್ಲಾ.

ಹಾ ಹೌದಾ, ಅದೇ ಮಲ್ಪೆ ಮಲ್ಪೆ ಸಮುದ್ರದಲ್ಲು ಚನ್ನಾಗಿದೆ ಅಲ್ಲಾ. ಹುಂ ಮಲ್ಪೆ ಉಂಟು, ಪಡುಬಿದ್ರೀ ಉಂಟು ಇದು blue flag ಅದು ಒಳ್ಳೆ ಉಂಟಲ್ಲಾ.

ಮತ್ತೆ ನಾನು Goa ಕ~ Goa ದಲ್ಲಿ ಹೋಗಿದ್ದೇನೆ.

ಹಾ Goa ದಲ್ಲಿ ಹೇಗೆ ಉಂಟು?

Goa ದಲ್ಲಿ ಚನ್ನಾಗಿ ಉಂಟು ಅಲ್ಲಿ ಆ ಅಲ್ಲಿ ಸಮುದ್ರದಲ್ಲಿ ತುಂಬಾ activities ಎಲ್ಲಾ ಉಂಟು ತುಂಬಾ.

Banana ಇದು banana ಅಂತ ಎಲ್ಲಾ ಉಂಟಲ್ಲಾ ಅದ ಹಾಗಿರೋದೆಲ್ಲಾ ಉಂಟು ತುಂಬ activities .

ಮತ್ತ ಏಕೆ ಹೆಚ್ಚಿನದ್ದು ಇಲ್ಲೆ ಉಂಟಲ್ಲಾ ನಮ್ಮ, ನಮ್ಮ ಊರಲ್ಲೆ ಉಂಟಲ್ಲಾ ಊರಲ್ಲಿರುವ ಸಮುದ್ರದಲ್ಲಿ ಯಾಕೆ . ಆ ಪಡುಬಿದ್ರೆಯಲ್ಲಿ ಅದು blue flag ಉಂಟಲ್ಲಾ ಒಳ್ಳೆ ರೀತಿ ಆ ಇದ್ ಮಾಡಿದಾರೆ ಅಂದ್ರೆ ತುಂಬ ಚಂದ ಉಂಟು ಈ ಮಕ್ಕ್ಳನೆಲ್ಲಾ ಕರ್ಕೊಂಡು ಹೋದ್ರೆ ತುಂಬಾ ಒಳ್ಳೆದುಂಟು ?

ಹಾ ಹಾ ಹಾ ಅಲ್ಲಿಗೊಮ್ಮೆ ಹೋಗು ಅಂದ್ರೆ ಇದು ಪ್ರವೇಶ ಶುಲ್ಕ ಉಂಟು ಕೊಟ್ಟು ಒಳಗೆ ಹೋಗ್ಬೇಕು ಇದೆಲ್ಲಾ park ಎಲ್ಲಾ ಮಾಡಿ ಆ ಹಸಿರಸಿರಸಿರಸಿರು ಇದೆ ಒಳ್ಳೆ ಮಾಡಿದಾರೆ. ಹೌದಾ? ಸಂಜೆ ಸಂಜೆಯೆ ಹೋಗ್ಬೇಕಷ್ಟೇ ಬೆಳಗ್ಗೆ ಎಲ್ಲಾ ಸಮುದ್ರಕ್ಕ ಎಲ್ಲಾ ಬೆಳ ಸಮುದ್ರಕ್ಕ ಹೋಗ್ಲಿಕ್ಕ ಆಗುವುದಿಲ್ಲ ಅಲ್ಲಾ ಈಗ ಭಯಂಕರ ಸೆಕೆ ಅಲ್ಲಾ. ಸೆಕೆ ಸೆಕೆ ಮತ್ತೆ ಇದು ಶನಿವಾರ ಇಲ್ಲಾದ್ರೆ ಆದಿತ್ಯವಾರ ಹೋದ್ರೆ ತುಂಬಾ ಒಳ್ಳೇ ತುಂಬಾ ಜನಾ ಇರ್ತಾರೆ ಅಲ್ಲಾ. ಆ ಹೌದು ಆಗ ವಾರದ ಕೊನೆಯಲ್ಲಿ ಎಲ್ಲ ತುಂಬ ಕಷ್ಟ.

ಹೌದೌದು, ಅಲ್ಲ ಜನ ಇದ್ರೆ ಗಮ್ಮತ್ ಜಾಸ್ತಿ ?

ಆ ಇಲ್ಲದಿದ್ರೆ ಒಬ್ಬೊಬ್ಬರೆ beach ಅಲ್ಲಿ ಇದು ಸಮುದ್ರದಲ್ಲಿ ತಿರುಗುದ ಅಂದ್ರ ಕಷ್ಟ bore ಆಗ್~.

ಮತ್ತೆ ವಿಶೇಷಾ ಮತ್ತೆ ಈಗ ಹೇಗಿದಿ ಮ~ ಎಲ್ಲಾ ಕಡೆ ಹೋಗ್ಲಿಲ್ಲ? ಇಲ್ಲ ನಾನ್ Mangalore ಎಲ್ಲಾ ಕಡೆ ಹೋಗ್ಲಿಲ್ಲಾ. ಆ Mangalore ಅಲ್ಲೂ ಒಳ್ಳೆ ಉಂಟು Panambur beach .

ಹಾ ಅದ್ ಭಾರಿ famous ಅಲ್ವಾ Panambur ಇದ್ದು ಸಮುದ್ರ. ಹೌದೌದು ನಾನ್ ಆವತ್ತು ಈಗ ಸದ್ಯ ಹೋಗ್ಲಿಲ್ಲಾ ಸಮಯ ಆಯ್ತು ಹೋಗದೆ . ತುಂಬ ಒಳ್ಳೆ ಉಂಟು ಅದ್ ಅಲ್ಲಿಸ ಒಳ್ಳೆ ಉಂಟು but ಇಲ್ಲಿ ಇಲ್ಲಿ ಕರಾವಳಿ side ಅಲ್ಲಿ ಎಲ್ಲಾ ನೋಡಿದ್ರೆ ಎಲ್ಲಾ ಸಮುದ್ರ ಕೂಡಾ ಒಳ್ಳೆ ಉಂಟು ಈಗ Saint Mary's ಉಂಟಲ್ಲ ಒಳ್ಳೇ eye point .

ಸಮುದ್ರಕ್ಕೆಲ್ಲ ಹೋಗ್ತೆ ಸೂರ್ಯಾಸ್ತ ಆಗುವಾಗ್ಲೇ ಹೋಗಬೇಕ್ ಅಷ್ಟೇ ಚಂದ .

ಹೌದು ಮತ್ತೆ ಬಿಸಿಲಿಗೆಲ್ಲಾ ಹೋಗ್ಲಿಕ್ಕೂ ಆಗುವುದಿಲ್ಲ. ಬಿಸಿಲಿಗೆ ಹೊರಟಿದ್ರೆ ಶೀತ ಗಾಳಿ ಎಲ್ಲಾ ಬರ್ತದೆ ಅದೇ ಸಾಯಂಕಾಲ ಒಳ್ಳೆ ತಂಪ್.

ಮತ್ತೆ ಪಡುಕೆರೆ . ಸರಿ ನಾನು ಸ್ವಲ್ಪ busy ಇದೇನೆ ನಾನು ಮತ್ತೆ call ಮಾಡ್ತೇನೆ.

Hai ತೇಜಸ್ವಿನಿ, ಹೇಗಿದ್ದೀರಾ?

ಅಹ್ ನಾನ್ ಆರಾಮಾಗಿದ್ದೇನೆ, ಮತ್ತೆ ಸಂಜೆ ಹೊತ್ತು ಚಾ ಕುಡಿದು ಆಯ್ತಾ?

ನಂದು ಕುಡಿದು just ಆದದ್ದು ಮಾತ್ರ. ಆಗ ನಿಮ್ದು call ಬಂತು ನಂಗೆ.

ಹಾಗೆ ಮತ್ತೆ ಏನ್ ವಿಶೇಷ ಎಲ್ಲ? ವಿಶೇಷ ಮೊನ್ನೆ ನಾವು friends ಎಲ್ಲಾ get together ಆಗಿದ್ವಿ ಹೌದಾ ಗಮ್ಮತ್ತಿತ್ತ? ಹಾ ಗಮ್ಮತ್ ಮಾಡಿದ್ವಿ morning nine ಇಗೆ ಬಾಲವನಕ್ಕೆ ಹೋಗಿದ್ವಿ. ಎಲ್ಲ ಬಾಲವನ nine ಇಗೆ.

Meet ಆಗಿ ಮತ್ತೆ ಅಲ್ಲಿಂದಲೇ ಬಾಲವನ ಬಾಲವನ meet ಆದದ್ದು ಮತ್ತೆ ಬಾಲವನಕ್ಕೆ ಹೋದ್ವಿ ಅಲ್ಲಿ ಅಹ್ ತುಂಬಾ time spend ಮಾಡಿದ್ವಿ. ಹೌದಾ ಹೌದಾ ಗಮ್ಮತ್ತಲ್ಲ ಎಷ್ಟು ಜನ ಇದ್ರಿ?

ನಾವು nine to twelve members ಇದ್ವಿ. ಹೌದಾ ಆದ್ರೆ ಗಮ್ಮತ್ತಲ್ಲ ಹುಡುಗಿಯರು ಮಾತ್ರವಾ ಅಥವಾ ಹುಡುಗರುಸ ಇದ್ರ?

ಮತ್ತೆ ಏನ್ ಗೊತ್ತ ಅಂದ್ರೆ get together ಅಲ್ಲಿ ಏನೆಲ್ಲ ಎಂತಯೆಲ್ಲ ಮಾಡಿದ್ರೀ? Fun ಇತ್ತು ಮತ್ತೆ full Reels ಮಾಡಿದ್ವಿ photos ತೇಗ್ದ್ವಿ.

ಅಲ್ಲಿಂದ Burma Hills ಗೆ ಹೋದ್ವಿ ಅಲ್ಲಿ full ಬೆಟ್ಟ ಎಲ್ಲಾ ಹತ್ವಿ full view ಆಯ್ತು ಚಂದ ಇತ್ತು. ಹೌದಾ ಅಂದ್ರೆ ಎಷ್ಟು ಬೆಳಿಗ್ಗೆ ಒಂಬತ್ತು ಗಂಟೆ ಇಂದ ಎಷ್ಟು ಗಂಟೆ ತನಕ ಇದ್ರಿ get together party ಅಲ್ಲಿ? ಬಾಲವನದಲ್ಲಿಯಾ? ಬಾಲವನದಲ್ಲಿ ಇಲ್ಲಿಂದ eleven ಇಗೆ ಹೊರಟಿದೆವೆ

Birumale ಗೆ ಹೋದ್ವಿ ಮತ್ತೆ leven to two thirty ಆಯ್ತು, ಅಲ್ಲಿ Birumale ಯಲ್ಲಿ. ಹೌದಾ ಮತ್ತೆ ಅಲ್ಲಿಂದ ಮತ್ತೆ next ಎಲ್ಲಿ ಹೋದ್ರಿ? Next ಅ ಊಟಕ್ ಹೋದ್ವಿ.

ಹೌದಾ special ಇತ್ತ ಅಲ್ಲಿ veg ಆ ನೀವ್ non veg ಆ? ನಾವ್ non-veg mix ಇದ್ದರೂ ನಮ್ದ್ರಲ್ಲಿ.

Veg ನವರುಸ ಇದ್ರು non-veg ನವರುಸ ಇದ್ರು ಹಾಗೆ ಅಲ್ಲಿಸ

ಹ್ಮ್ ಹಾಗೆ ಅಲ್ಲಿಸ ಮಾತಾಡಿ ಎಲ್ಲ time spend ಮಾಡಿದ್ವಿ. ಹೌದಾ, ಆ ನಾನ್ ಕೂಡ get together party ಗೆ ಒಂದು plan ಮಾಡ್ತಾ ಇದ್ದೇನೆ.

ಈಗ ನಾಳೆ twenty-fifth ಗೆ ರಜೆ ಉಂಟಲ್ಲ

ನೀವ್ ಅವತ್ತು free ಇದ್ರೆ ಬಂದರೆ ತುಂಬಾ ಒಳ್ಳೆದಾಗ್ತಿತ್ತು ಅಂತ ಅನಿಸಿ. ಹಾ okay ,okay join ಆ.

ಮತ್ತೆ ಇದು ನಾನೊಂದು ಎರಡು ಮೂರು ನಾಲ್ಕು ಜನ friends ಅನ್ನ ಹೇಳಿ ಇಟ್ಟಿದ್ದೇನೆ ನೀವು ಕೂಡ ಬಂದ್ರೆ ಒಳ್ಳೇದಾಗ್ತದೆ ಅಂದ್ರೆ ತುಂಬಾ ಸಮಯದ ನಂತರ ನಾವು get together party ಮಾಡುದು.

ಹೌದು ಹಾಗೆ ನಿಂದ್ ಏನಾದ್ರು plan ಉಂಟಾ ನಂಗೆ ಸ್ವಲ್ಪ plan ಎಲ್ಲ ಹೇಳಿ

ನೀವು plan ಮಾಡೋದ್ರಲ್ಲಿ ಹುಷಾರ್ ಇದಿರಿರಂತೆಯೆಲ್ಲ get together party ಗೆಲ್ಲ. ಅಹ್ ಹಾ ಹೌದು ಆದ್ರೆ ಈಗ internals ಬರ್ತಾದಾ ಅಂತ ಒಮ್ಮೆ ನೋಡ್ಕೊಳ್ಬೇಕಿತ್ತು twenty-five ಆಗ್ವಾಗ

ಹ್ಮ್ ಹಾಗೆ ಎಲ್ಲಿ ಹೋಗುದು ಪುತ್ತೂರಲ್ಲಿಯಾ? ಯಾವಾಗ್ಲೂ ಹಾಗೆ ನಾವು plan ಮಾಡುವಾಗ ಜನ ತುಂಬಾ ಇರ್ತಾರೆ last movement ಅಲ್ಲಿ ಎಲ್ಲಾ ನಂಗೆ ಆಗುದಿಲ್ಲ ಎಲ್ಲಾ ಹೇಳ್ತಾರೆ. ಅದು ದೊಡ್ಡ problem ಯಾವಾಗಲು ಕೂಡ ನಾವು arrangement ಮಾಡುವಾಗ ಉಂಟಲ್ಲ.

ಅದಕ್ಕೆ ನಾನು ಎಂತ ಮಾಡಿದ್ದೇನೆ actually ನಂದು plan six members ಇದು ಅದು ಮತ್ತೆ ಹತ್ತು ಜನರಿಗೆ ಹೇಳಿಟ್ಟಿದ್ದೇನೆ at least ಎರಡು ಮೂರು ನಾಲ್ಕು ಜನ ಬರದಿದ್ದರೂ

ಹಾಗೆ ಅಲ್ಲಿ ನಾವ್ ಈಗ ಆರು ಜನರನ್ನು ಹೇಳಿದ್ರೆ ಅಲ್ಲಿ ನಾಲ್ಕು ಜನ ಬರದಿದ್ರೆ ಮತ್ತೆ ನಾವಿಬ್ಬರೇ ಆಗ್ಬಹುದು. ಇಬ್ಬರೇ ಆಗ್ತದೆ ಹೌದು. ಎಲ್ಲಿ ಆಗುದು ಅಂತ plan ? ಹ್ಮ್ plan ಉ place ಉ ಅಹ್ discussion ಮಾಡಿ decide ಮಾಡ್ವಾ ಅಂತ ಇದ್ದೇನೆ.

ಯಾವುದು place ಅಂತ ಅನಿಸ್ತದೆ ನಿಮಗೆ ಯಾವುದಾದರೂ ಗೊತ್ತಿದ್ರೆ ಹೇಳಿ?

ಅಹ್ Mangalore ಆಗಬೋದ?

ಹಾ Mangalore ಆಗ್ಬಹುದು ಅಲ್ಲಿ beach ಉಂಟಲ್ಲ ಅಲ್ಲಿ beach ಎಲ್ಲ.

ಮತ್ತೆ ಈಗದ ಅದೇ ಇದು ಹವಾಮಾನಕ್ಕೆ ಒಳ್ಳೆದಿರ್ತದೆ ಅಲ್ಲಾ?

ಗಾಡಿಯದ್ದಲ್ಲ ಎಂತ ಮಾಡ್ತೇನೆ ಗೊತ್ತುಂಟಾ ಗಾಡಿಯದ್ದು ಎಲ್ಲ ನಾನು.

ಎರಡು ಮೂರು ಜನರತ್ರ ಮಾತ್ನಾಡಿ ಮತ್ತೆ ಒಂದು ನಾನು group ಮಾಡ್ತೇನೆ. ಮತ್ತೆ ನಾವು ಅದ್ರಲ್ಲಿ discussion ಮಾಡಿ

ಒಬ್ಬೊಬ್ಬರಿಗೆ call ಮಾಡಿ ಇದು ಮಾಡುವುದರಿಂದ. ಕೆಲವರಿಗೆ call ಮಾಡಿದ್ದೇನೆ

ನನ್ನ friend ಒಬ್ಬಳಿಗೆ ಇನ್ನೊಬ್ಬಳಿಗೆ call ಮಾಡಿದ್ದೇನೆ.

ಅವಳು ಆವಾಗ call receive ಮಾಡ್ತಾ ಇಲ್ಲ ಈಗ ನನ್ಗೆ call ಮಾಡ್ತಾ ಇದ್ದಾಳೆ.

ಅದೇ ರೀತಿ. call ಆದ್ಮೇಲೆ return call ಮಾಡುವ ಅಂತ ನಾನೀಗ wait ಮಾಡ್ತಾ ಇದ್ದೇನೆ ಅವಳಿಗೆ.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

ಹಾ ಆಯ್ತ್ ಆಯ್ತ್ ಹಾ ಆಯ್ತ್ ಆಯ್ತ್. ಆಯ್ತಾ ಈಗ ಅವಳು ನನ್ಗೆ continuously call ಮಾಡ್ತಾ ಇದ್ದಾಳೆ call ಮಾತನಾಡಿ ಮತ್ತೆ ನಿನ್ಗೆ call ಮಾಡ್ತೇನೆ ಆಯ್ತಾ?

ನೀನ್ ಏನ್ ಆದ್ರೂ plan ಮಾಡಿ ಇಡಿ ಆಯ್ತಾ?

ನಾವು ಆರಾಮ್ ಅದೇವ ನೋಡ್ರಿ ಚಾ ನಾಷ್ಟಾ ಆತ್ರಿ? ಚಾ ಇಲ್ರಿ sir ಊಟದ್ದ ಇನ್ನ್. ಏನ್ರಿ ಊಟ ಮಾಡುದ ಇನ್ನ ಊಟಾ.

ಮತ್ತ ಆ ಹೊಲ್ದಾಗದು ಏನ ಹಾಕಿದಿರಿ ಈಗ? ಹೊಲ್ದಾಗ್ ಏನ್ ಕಬ್ಬ್ ಐತ್ರಿ ಒಂದ ಅರ್ಧ ಎಕರೆ ದ್ರಾಕ್ಷಿ ಐತ್ರಿ.

ಏನ್ ಚಲೋ ರೀ sir ಈಗ ಎಲ್ಲಾ ಆಲಿಕಲ್ಲು ಮಳೆ ಬಿದ್ದ್ ಎಲ್ಲಾ ದ್ರಾಕ್ಷಿ. ಕ~ ಕಬ~ ಕಬ್ಬಾ ಈಗ ಮತ್ತೆ ಏನ್ ಹಾಕಿದ್ದೀರಿ ಅದ ಬಿಟ್ಟ ಮತ್ತ್ ರೀ? ಮತ್ತೆ side ಅದಾವ್ರಲ್ಲ . ಹ್ಮ್ ನಮ್ಮಲ್ಲಿನು ಈಗ ಅದ ನಾವು ಹೊಲ್ದಾಗ ಈಗ ಇದ ಐತ್ರಿ ದ್ರಾಕ್ಷಿ ಐತಿ, ಬೀ~ ಬೀನ್ಸ್ ಐತಿ.

ಹೊಲ್ದಾಗ ಐತೆ vegetable ಜಾಸ್ತಿ ಬೆಳಿತವ್ರ್ ಏನೋ. ಹಾ ರೀ ನೀರ ಅದು ರೀ ಬಾವಿಗೆ ಹ ನೀರ ಬಾವಿಗೆ.